ಟೆನ್ನಿಸು ಕ್ರಿಕೆಟು ಈ ರೀತಿಯ ತಮ್ಮ ಸಂತೋಷದ ಕ್ರೀಡೆಗಳನ್ನುಆಡಿಸಲ್ಪ ಸಮಯ ಕಳೆದು ನಂತರ ಕುಳಿತುಕೊಂಡು ಮಾತನಾಡುವದು ಮನೆಗೆ ತೀರು --

ಗಿಡವನು ನೆಡುವುದು ಒಂದು ಪರಿಸರವನ್ನು ಉಳಿಸುವ ಕೆಲಸ ಕರ್ತವ್ಯವಾಗಿದೆ ಹಾಗು ಗಿಡಕೆ ಪ್ರತಿದಿನ ನೀರನ್ನು ಹಾಕುವುದು --

ಹಾಗು ಅದರ ಪಕ್ಕದಲ್ಲಿಯೇ ಸುಂದರವಾದ ಅಚ್ಚ ಹಸಿರಾದ ಗಿಡ ಮರಗಳ್ನು ನಾವ ಕಾಣಬಹುದು. ಇದು ನೋಡುಗರ ಗಮನ ಸೆಳೆಯುತ್ತದೆ.

ಇದು ಒಂದು ಬಸ್ ಆಗಿದೆ ಇದು ಪ್ರೈವೇಟ್ ಬಸ್ ರೀತಿ ಅತ್ಯಂತ ಒಳಗಡೆ ಸವಲಭ್ಯಯುಕ್ತವಾದ ಬಸ್ ಆಗಿದೆ ಹಾಗು ಪ್ರಯಾಣಿಕರಿಗೆ ಟ್ರಪ್ ಮಾಡಲು ಹಾ--

ಹಾಗು ಅನೇಕ್ ರೀತಿಯ ಸೊಪೀ ನ್ ಪುಡಿ ಹಾಗು ಈ ರೀತಿಯ ಬಟ್ಟೆ ವಸ್ತು ಬಟ್ಟೆ ಬ್ರಷ್ಗಳು ರೀತಿಯ ವ್ಯವಸ್ಥೆಯನ್ನು ಕಿರಾಣಿ ಅಂಗಡಿ--